ಇದು ಜಲ ಕೂಡಾ ಇದೆ ಚೆನ್ನಾಗಿ ಕೂಡಾ ಕಾಣ್ತಾ ಇದೆ ಮರ ಗಿಡ ಎಲ್ಲಾ--

ಇದು ಬಂದು ಒಂದ್ ಗಿಡದಲ್ಲಿಕೂಡ ಒಂದು ಡಿಸೈನ್ತರ ಕೂಡ ಮಾಡಿದರೆ ಚೆನ್ನಾಗಿ ಕೂಡ ಕಾಣ್ತಾ ಇದೆ ಚೆನ್ನಾಗಿ ಕೂಡ ಇದೆ.